ಹಾ ಬೆಂದಾದ್ಮೇಲೆ ಉಪ್ಪು ಉಪ್ಪು ಹಾಕು.

ಹಾ ಉಪ್ಪು ಮತ್ತೇ ಸ್ವ~ ಬೆಂಡೆಕಾಯಿ ಅಲ್ಲಾ ಸ್ವಲ್ಪ ಹುಳಿ.

ಇಲ್ಲದ್ರೆ ಇದಾಗ್ತದೆ ಹಾ ಸ್ವಲ್ಪ ಹುಳಿ ಹಾಕಿ ಬೆಂದ್ಮೇಲೆ ಇದು ಇದೂ ತೆಂಗಿನಕಾಯಿ ಉಂಟಲ್ಲ ಸ್ವಲ್ಪ ತುರ್ದು.

Okay okay ಅದೇ ನಾನ್ ಒಂದ್ಸಲ explain ಮಾಡ್ಲಾ ಏನೆಲ್ಲಾ ಹಾಕಿದೆ ಅಂತ ಹೇಳಿದೆ ಅಂತ?

ಈರುಳ್ಳಿ tomato ಅದ್ನೇಲ್ಲ fry ಮಾಡ್ಬೇಕು ಆಮೇಲೆ ಸಾಂಬಾರ್ powder ಹಾಕ್ಬೇಕು.

ಬೆಂಡೆಕಾಯಿ ಬೆಂಡೆಕಾಯಿ ಹಾಕಿದ್ಮೇಲೆ ಸಾಂಬಾರ್ powder ಆ? ಮತ್ತೆ ಮತ್ತೆ ಹುಳಿ ಸ್ವಲ್ಪ ಹುಳಿಯ ರಸ.

ಬೆಂದ್ಮೇಲೆ ಕಾಯ್ತುರಿ ಹಾಕಿ ಮತ್ತೆ ಸ್ವಲ್ಪ ಬೆಂದ್ fry ಆಗ್ತದಲಾ.

ಆದ್ಮೇಲೆ off ಮಾಡಿ ಅಷ್ಟೆ. ಸರಿ ಹಾಗಾದ್ರೆ ನಾನೂ ಮಾಡ್ತೀನಿ ಮಾಡಿದ್ಮೇಲೆ ಚನ್ನಾಗ್ ಬಂದ್ರೆ ನಿಮ್ಗೆ message ಹಾಕ್ತಿನಿ ಆಯ್ತಾ.

Hello ಅನುಷಾ. Hello . ಮತ್ತೆ ಹೇಗಿದ್ದಿ? ಹಾ ಹುಷಾರ್ ಇದ್ದೆ, ನಿನ್ ಹೇಗಿದ್ದಿ? ಹೌದಾ, ಚೆನ್ನಾಗಿದ್ದೇನೆ ನಾನ್. ಮತ್ತೆ ಮನೆಯಲ್ಲೆಲ್ಲ ? ಹಾ ಮನೆಯಲ್ಲಿಸಾ ಎಲ್ಲ ಹುಷಾರ್ ಇದ್ದಾರೆ, ನಿಮ್ಮ ಹೇಗಿದ್ದಾರೆ?

ಹ್ಮ್ ಮತ್ತೆ ತಿಂಡಿಯೆಲ್ಲ ಆಯ್ತಾ? ಹಾ ಆಯ್ತು, ನಿಂದ್ ಆಯ್ತಾ? ಹಾ ನಂದುಸ ಆಯ್ತು. ಹಾ ಮನೇಲಿ ಕೇಳಿದೆ, ಅಂತ ಹೇಳು.

ಹಾ ಮತ್ತೆ, ಈಗ ರಜೆವ ಈಗ? ಆ ಹೌದು ರಜೆ ರಜವ?

ಇನ್ನು ಎಲ್ಲಿ ಆದ್ರೂ ಹೋಗ್ಬೇಕ್ ಅಲ್ಲ ರಜೆ ಅಲ್ಲ ಈಗ.

ನಿಂಗೆ ಆದ್ರೆ ಎಲ್ಲಿಗೆ ಎಲ್ಲಿಗೆ ಆದ್ರೆ ಹೋಗಲಿಕ್ ಉಂಟಾ? ಇಲ್ಲ ನನ್ಸ ಅದೇ ಆ plan ಮಾಡ್ತಾ ಇದ್ದೇನೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ . ನಮ್ಮದು ಇದ್ದಾರಲ್ಲ ಗೆಳೆಯರೆಲ್ಲ ಅಂದ್ರೆ ಒಟ್ಟಿಗೆ ಸೇರಿ ಒಂದು trip ಮಾಡ್ವ ಅಂತ ಒಂದು ಎಲ್ಲಿಗೆ ಆದ್ರೆ. ಹೌದು ಹೌದು . ಬರ್ತೀಯಾ ಇದ್ದೀಯಾ free ಇದ್ಯಾ? ಹಾ ಬರ್ತೇನೆ ಯಾವಾಗ? ಆ decide ಆಗ್ಲಿಲ್ಲ. ಒಂದು next week ಅಲ್ಲಿ ಮಾಡ್ವ ಅಲ್ಲ? ಹಾ ಆದಿತ್ಯವಾರ ಏನಾದ್ರು ಹೋಗ್ವ. ಜನ ಎಲ್ಲಾ ತುಂಬಾ ಇರ್ತಾರ ಅಂತ . ಹೌದಾ decide ಆಗಿಲ್ಲ ಅಲ್ಲಾ. ನೋಡ್ವ ಮತ್ತೆ ಅದು ನಾನ್ ನಿಂಗೆ ಹೇಳ್ತೇನೆ ನೀ ಬರ್ತಿಯಲ್ಲ ಇದ್ದಿಯಲ್ಲ?

ಆ next week, next week ಹೇಳ್ತೇನೆ ನಾ ನಿನ್ಗೆ ಯಾವಾಗ ಅಂತ correct . ಯಾವಾಗಾಸ ಬರ್ತೇನೆ .

ಯಾವ ಜಾಗಕ್ಕೆ ಹೋಗುದು ಅಂತ plan ಮಾಡಿದ್ದು? ನಿನ್ನದು ಎಂಥ ಎಲ್ಲಾದ್ರೂ plan ಉಂಟಾ ಎಲ್ಲಿ ಆದ್ರೆ? ಇಲ್ಲ ಇಲ್ಲ. ಹೌದಾ ಅಂದ್ರೆ ಗೆಳೆಯರೊಟ್ಟಿಗೆ ಹೋಗುದಲ್ಲ. ಒಂ~ ಹೋಗ್ಬೇಕು ಹಾಗೆ. ಹಾ ಹೌದು. ಹಾಗೆ ಈ Agumbe side ಎಲ್ಲಾ ಉಂಟಲ್ಲ ಅಲ್ಲೆಲ್ಲ.

ಅಲ್ ಅಲ್ಲಿ ಹಸಿರು ಎಲ್ಲ ಉಂಟಲ್ಲ ಹಾಗೆ ಅಲ್ಲಿ ಇದ್ದದೆಲ್ಲ.

ಹ್ಮ್ ಹಾಗೆ ಮತ್ತೆ ನೋಡ್ತೇನೆ ಅದುಸಾ plan ಅದು ಸ್ಥಳಸಾ decide ಆಗಲಿಲ್ಲ. ಅದು ನಿಂಗೆ ಎಂತ ಅಂತ. ಹಾ . ಸ್ಥಳ ಎಲ್ಲಿಯಾದರೂ ಹೇಳು ಯ~ ಎಲ್ಲಿ ಆದ್ರೂ ಉಂಟಾ? ನನ್ಗೆ ಅಷ್ಟು ಅದ್ರದು idea ಇಲ್ಲ .

ಹ್ಮ್ ಅದೇ ಮಾತಾಡಿಸ ತುಂಬಾ ದಿವಸ ಆಯ್ತಲ್ಲಾ ಹಾಗೆ.

ಹಾಗೆ ಈಗ ರಜೆ ಅಲ್ಲ ಅದಕ್ಕೆ ನಾನೊಂದು trip ಅಂತ ಹೇಳಿದ್ದು ಹಾಗೆ. ಎಷ್ಟು . ಹಾ ಹತ್ತು ಹದಿನೈದು ಜನ ಇದ್ದಾರೆ ಅಂದ್ರೆ.

ಹಾ bus ಅಲ್ಲಿ ಆಗ್ತದೆ ಹಾಗೆ.

ತುಂಬಾ ಎಲ್ಲರುಸಾ ಸಿಕ್ತಾರಲ್ಲ ಒಂದು ಮಾತಾಡಿದಾಗೆ ಆಗ್ತದೆ ಎಲ್ಲರಲ್ಲುಸಾ.

ಇವಾಗ ಕ~ ಕಡಿಮೆ ಆಗಿದ್ಯಲಾ ಮಾತಾಡುದು ಎಲ್ಲಾ. ಹೌದೌದು . ಹಾ ಅವ್ರ್ ಅವ್ರ ಅವ್ರ್ ಅವ್ರ್ ಇರ್ತರೆ ಹಾಗೆ. ಹಾ . ಅದಕ್ಕೆ plan ಮಾಡಿದ್ದು ಒಂದು ನಾನ್ trip ಇಗೆ ಹೋಗ್ವ.

ಅಲ್ಲಿ ಗಮತ್ತ್ ಮಾಡ್ಬೋದಲ್ಲ .

ಹಾ ನಿನ್ಗೆ ಹೇಳ್ತಾನೆ ಯಾವಾಗ ಅಂತ.

ಹಾ ಬರ್ತೇನೆ ಬರ್ತೇನೆ. ಹಾ ಇನ್ನು ಕೈ ಕೊಡ್ಬೇಡ. ಮತ್ತೆ first ಇಗೆ ಎಲ್ಲಾ ಹೇಳ್ತಾರೆ ಬರ್ತಾರೆ ಬರ್ತಾರೆ ಅಂತ. ಮತ್ತೆ ಅಲ್ಲಿ ಒಂದೆರಡು ಇಬ್ಬರು ಮಾತ್ರ ಅಲ್ಲಿ. ನಾನ್ ಹಾಗೆ ಮಾಡುದಿಲ್ಲ ನಾನ್ ಯಾವಾಗ್ಲೂ ಬರ್ತೇನೆ ಅಲ್ಲ. ಹಾ ಹಾಗೆ ಬಾ ಬಾ ಗಮತ್ತ್ ಮಾಡ್ವ.

ನಿನ್ಗೆ ಹೇಳ್ತೇನೆ ಎಲ್ಲಿ ಅಂತ ಸ್ಥಳ. ಮತ್ತೆ ಯಾರೆಲ್ಲ ಬರ್ತಾರೆ ಅಂತ ಹೇಳ್ತೇನೆ.

ಹಾ ಮತ್ತೆ ಏನ್ ಮಾಡ್ತಿದ್ದಿ? ನಾನು ಎಂತಸ ಇಲ್ಲ ಈಗ ಕೂತ್ಕೊಂಡದ್ದು. ಹೌದಾ ಹೋಗಿದ್ಯಾ ರಜೆ ಅಲ್ಲಿ? ರಜೆ ಸಿಕ್ಕಿದ್ದು ಇವತ್ತಿನಿಂದ ರಜೆ ಇನ್ನು. ಹಾ ಹಾಗೆ exams ಎಲ್ಲಾ ಆಯ್ತಾ?

ಹಾ ಅದೇ. exams ಅಯ್ತು ? ಹಾ ಆಯ್ತು. ಇನ್ನು ಸ್ವಲ್ಪ ದಿವಸ ಇರುದಲ್ಲ ರಜೆಗೆ ರಜೆ. trip ಮಾಡ್ವ ಅಂತ ಹೇಳಿದ್ದು ನಾನು ಹಾಗೆ. ಹಾ. ಹಾ ಹಾಗೆ ಮತ್ತೆ? . ಮತ್ತೆ ಎಂತ ಇಲ್ಲ. ಹೌದಾ ಸರಿ ನಿನ್ಗೆ ನಾನ್ ಹೇಳ್ತೇನೆ ಅಂತ, ಆಯ್ತಾ? ಹಾ ಸರಿ ಸರಿ . ಇಡುದಾ ಈಗ. ಹಾ ಆಯ್ತಾಯ್ತು. ಹಾ okay bye .

Hello ಏನ ಮಾಡಾಕತ್ತೀರಿ? ಏನಿಲ್ಲ ನೋಡ್ರಿ ಚಾ ಕುಡಿದ್ ಕುಂತೀವಿ ನಿಮ್ದ ಚಾ ರಿ? ನಮ್ದು ಚಾ ಇನ್ನು ಮಾಡ್ಬೇಕ್ ನೋಡ್ರಿ .

ಊಟಾ ಇನ್ನು ಇಲ್ಲಾರಿಪಾ ಊಟಾ ಮಾಡ್ಬೇಕು ಅಡ್ಗಿ ಮಾಡ್ಬೇಕು ಮತ್ ಕಾಯಿಪಲ್ಯದೊಳ್ ಏನ್ ನಮ್ಗು ಕಾಯಿಪಲ್ಯ ಇರೋದಿಲ್ಲಾ ಏನಿಲ್ಲಾ ಅವ್ನು market ಗಿ ಹೋಗಿ ತರೋ ತನಾ ನಮ್ಗು ಬಾಳ ಸಮಯ ಆಬಿಡ್ತೇತ್ರಿ.

ನಮ್ದು ಇಲ್ಲೆ ಮಾರುಕಟ್ಟೆ ಬಾಳ ದೂರ ಐತ್ರೀಪಾ . ದಿನಾ ತರಕಾರಿ ಸಿಗ್ತಾವೇನ್ರೀ ನಿಮ್ಗ್ ಅಲ್ಲೆ? ಹಾ ದಿನಾ ತರಕಾರಿ ಅಂದ್ರಿ ನಮ್ದ್ ಹೆಂಗ್ ಅಂದ್ರ ಮಂಗಳ್ವಾರ್ ಸಂತಿರಿ ಮಂಗಳಾರ ಸಂತಿ ಇರತೆತಿರಿ ಅಮ್ಯಾಗ ರವಿವಾರ ಸೂಟಿ ಇರತೇತಿಲಾ ರಿ ಅವ್ರ ಸಂಬಂದ ಕಾಯಿಪಲ್ಲೆ ಮಾರಾಕ ಊರಾಗ ಬಂದಿರತಾವರಿ . ಆದ್ರ ಕಾಯಿಪಲ್ಲೇ ಬಂತಂತಂದ್ರ ಚೊಲೋ ಬರ್ತಾವ್ರಿ ಬಾಳ ಬರ್ತಾವ್ ನಮ್ ಕಡೆ ಎಲ್ಲಾ . ನಮ್ ಕಡೆನು ಕಾಯಿಪಲ್ಲೆ ಸಿಗುತ್ರಿ ಆದ್ರ ಬಾಳ ತುಟ್ಟಿ ಇರ್ಥೈತಿ ಕಾಯಿಪಲ್ಲೆ ಇಲ್ಲಿ ನೀರಾವರಿ ಕಡಿಮೆ ಇದಲ್ರೀ ಬಾಳ ತುಟ್ಟಿ ಇರ್ತೇತಿ ಆದ್ರ ಅನಿವಾರ್ಯ ಅಲ್ಲಾ ತಂದ್ ತಿನ್ನಬೇಕ ಆರೋಗ್ಯ ಕಾಪಾಡ್ಕೊಬೇಕ ಅಂತ ಹೇಳಿ ಹಿಂಗಾಗಿ. ದಿನಾ ಕಾಯಿಪಲ್ಲೆ ತಗೊಂಡ ಮನಿ ಮುಂದ ಬಂದಿರ್ತಾವ್ರಿ ದಿನಾ ಕಾಯಿಪಲ್ಲೆ ಹಾ ರಿ ತಪ್ಪಲ್ ಪಲ್ಲೆ ಪಾಲಕ್, ಕೊ~ ಕೊತ್ತಂಬರಿ, ರಾಜಗಿರಿ, ಕಿರಕ್ ಸಾಲಿ, ಮೆಂತೆ ಇವೆಲ್ಲಾ ತಪ್ಪಲ್ ಪಲ್ಲೆ ಬಂದಿರ್ತಾವ. ಹಾ ರಿ ಹೂಕೋಸ, ಎಲಿಕೋಸ ಬೆಂಡಿಕಾಯಿ ನಮ್ ಕಡೆರಿ ಬಾಳ. ಹಾ ರಿ ಇಲ್ಲಿ ಬಂದಿರ್ತಾವರಿ ಹೂಕೋಸ , ಬದ್ನಿಕಾಯಿ, ಬೆಂಡಿಕಾಯಿ, ಹೀರಿಕಾಯಿ ಎಲ್ಲಾ ತರಕಾರಿನು ಬಂದಿರ್ತಾವ ಎಲ್ಲಾ ತರಕಾರಿನು. ಹಾ ನಮ್ ಕಡೆ rate ಕಡಿ ಬಾಳ ಕಡಿಮಿ ರಿ ಹಂಗ್ ಬಂದು ಅಂದ್ರ ಬಾಳ ವ~ ಒಂದ ಎನಪಾ ಒಂದ ಎಲಿಕೊಸ ಬಂತಂತ ಅಂದ್ರ continue ಬಾಳ ಬಂತ ಅಂದ್ರ ರೊಕ್ಕ ಬಾಳ ಕಡಿಮಿ ಆಗಿ ಬಿಡ್ತೇತಿ ರಿ ಹೆಂಗ ಅಕ್ಕೆತ್ರಿ ಹತ್ತ್ ರೂಪಾಯಿ ಎರಡು. ಹತ್ತ್ ರೂಪಾಯಿ ಮೂರ್ ಮಾರ್ತಾರಿ ಅಮ್ಯಾಗ ಒಮ್ಮೊಮ್ಮೆ ಕೊತ್ತಂಬರಿ ಬರ್ತೇತ್ರಿ ಎಷ್ಟ ಬರುತ್ರಿ ಆ ಆ ಒಮ್ಮೊಮ್ಮೆ ಐದ ರೂಪಾಯಿಕ ಒಂದ ಮಾರಿದ್ರ ಒಮ್ಮೊಮ್ಮೆ ಹತ್ತ ರೂಪಾಯಿಕ್ ಒಂದ್ ಮಾರತಾರಿ ಒಮ್ಮೊಮ್ಮೆ ಇಪ್ಪತ್ತ ರೂಪಾಯಿಕ ಒಂದ ಹೋಗಿರತೇತೀರಿ ಈಗ ಬೇಸಿಗೆ ಅಲ್ರೀ ತರಕಾರಿ ಎಲ್ಲಾ ತುಟ್ಟಿ ಅಗೇತ್ರಿ ಯಾಕ ಅಂದ್ರ. ನೀರ ಅದು ಎಲ್ಲ ಕಮ್ಮಿ ಕಡಿಮಿ ಇರುತ್ತ ಮಳಿ ಇರೋದಿಲ್ಲಾ ಹಿಂಗಾಗಿ ಎಲ್ಲಾ ಕಾಯಿಪಲ್ಲೆ ತುಟ್ಟಿ ಆಗಿ ಬಿಟ್ಟೆತಿರಿ ಹಿಂಗಾಗಿ ಏನ ಮಾಡತಾರ ಅವ್ರು . ಹಾ ಏನ ನೀರಾವರಿ ಇದ್ದ ಮಾಡಿದ್ರ ಸಿಗ್ತಾವ್ರಿ ಕಾಯಿಪಲ್ಲೆ ಇಲ್ಲಾ ಅಂತ ಅಂದ್ರ ಕಾಯಿಪಲ್ಲೆ ಸಿಗೋದಿಲ್ಲಾ. ಈಗ ಅದಕ್ಕ ಸ್ವಲ್ಪ ಜನಾ ಏನ್ ಮಾಡಾಕತ್ತಾರಿ ಒಂದ ಎಕರೆ ಇದ್ರುನು ಎಲ್ಲಾವು ಇದೆ ಸಾಲ್ಗ್ ತರಕಾರಿ ಹಾಕಾಕತ್ತ್ ಬಿಡಹತ್ಥರ್ ಯಾಕ ಅಂದ್ರ ದಿನಾ fresh ದಿನಾ ತಾಜಾ ತಾಜಾ ತರಕಾರಿ ತಿನ್ನಾಕ ಆಗುತ್ತ ಅಂತ ಹೇಳಿ. ಹೌದ್ ಹೊಲಾ ಇದ್ದವ್ರ ಮಾಡತಾರಿ ಏನ ಮಾಡೋದರಿ ಹಿತ್ಲಾಗ ಒಂದ ಗಿಡಾ ಹಚ್ಚಾಕು ಜಾಗಾ ಇರೋದಿಲ್ಲಾ ರಿ. ಹೌದ್ ಹೌದ್ ರಿ ಇವಾಗ ಇವಾಗ ಅದಕ್ಕ ಏನ ಮಾಡಾಕತ್ತಾರಿ ಸ್ವಲ್ಪ ಹಾ ರಿ ನಗರದೊಳಗ ಹೊಲಾ ಇರುದಿಲ್ಲ ಅಂತ ಸ್ವಲ್ಪ ಜನಾ ಏನ ಮಾಡಾಕತ್ತಾರಿ ಹಿಂಗ ಮ್ಯಾಳಗಿ ಮ್ಯಾಗನ ಬಂದಾವ್ರಿ ಈಗ ಹಚ್ಛೋವ pot ಒಳಗ. ಹಾ ಹಾ ಹಂಗು ಹಚ್ಚತಾರಿ apartment ಇರ್ತಾವು ದೊಡ್ಡು ದೊಡ್ಡು ಮನಿ ಇರ್ತಾವು ಜಗಾ ಇರುದಿಲ್ಲಾ ಹಿತ್ಲಾ. ಹೂವಿನ ಕುಂಡ್ಲೇದೊಳಗ ಏನ ಮಾಡ್ತಾರ ಎಲ್ಲಾ ತರಕಾರಿಗಳನ್ನ ಯಾವ ಯಾವ ಸಾದ್ಯ ಆಗುತ್ತ ಚವಳಿಕಾಯಿ, ಬೆಂಡಿಕಾಯಿ ಈ ಎಲ್ಲಾವು ಯಾಡ್ಯಾಡ ಹಾಕೊಂಡ್ರು ಎಷ್ಟ್ ಅನುಕೂಲ ಆಗುತ್ರಿ ಆರಾಮ ಮನ್ಯಾಗ fresh fresh ತಿನ್ಬಹುದ daily market ನ್ಯಾಗಿಂದ ತರೋಕ್ಕಿಂತ ದಿನಾ market ದಿನಾ. ತರಕಾರಿ ಇದಕ್ಕ ಬಜಾರಕ ಹೋಗಿ ತರಕಾರಿ ತರೋದಕ್ಕಿಂತಾ . ಹಾ ಕೈಯೊಳಗ ಇರ್ತೇತ್ರಿ ಬೆಳದಿರತೇವಿ ನಾವ ಬೆಳದಿರತೇವ ಅನ್ನೋದ ಒಂದ ಖುಷಿ ಇರ್ತೇತ್ರಿ ನಾವ ಬೆಳದಿದ್ದ ತಿನ್ನಾತೇವಪಾ ಅಂತ ಹೇಳಿ ಏನಪ್ಪಾ ಹೊರಗ ನೋಡ್ರಿ ಪ್ಯಾಟಿಗ ಹೋಗಿ ತುಗೊಂಡ ಬಂದಿರ್ತೆವಿ ಆದ್ರ ಅಲ್ಲಿ ಎಲ್ಲಾ ಏನ ಆಕೆತ್ರಿ ಈಗೆಲ್ಲಾ ರಾಸಾಯನಿಕ ಗೋಬ್ಲ~. ಗೊಬ್ಬರದಿಂದ ಮಾಡಿರ್ತಾರಿ ಈಗ ಅದನ್ನ ತಿನ್ನಾಕು ಹೆದರ್ಕಿ ಬರುತ್ರಿ ತಿನಬೇಕೋ ಬೇಡೋ. ಹೌದ್ ಹೌದ್ರಿ ಈಗ ತಿನ್ನೋ ತರಕಾರಿ ಎಲ್ಲಾನು ಈಗ ನಾವ ತಿನ್ನು ಆಹಾರ ತರಕಾರಿ ಎಲ್ಲಾನು ಗೊ~ ರಾಸಾಯನಿಕ ಗೊಬ್ಬರದಿಂದನ ಬೆಳದಿದ್ದರಿ ಈಗ. ಹಾ ಜೈವಿಕ ಅಂತ ಯಾವ್ದು ಇಲ್ಲಾ ಈಗ ಜೈವಿಕ ಸೀಗುವುದು ಅಪರೂಪ ಅದು ಮನ್ಯಾಗ ಹಳ್ಳಿದವ್ರ ಬಂದ್ ಇಟ್ಟಿರತಾರಿ ಒಂದೊಂದ್ ಕಡೆ ಅಷ್ಟೇ ಹುಡಕಿ ತಗೋಬೇಕರಿ ಜವಾರಿ ಅಂತ ಹೇಳಿ ಆದ್ರ ಎಲ್ಲಾ ಕಡೆ ಕಡಿಮಿ rate ಗ ಬಾಳ ಸಿಗಾಕತ್ತಿತಂದ್ರ . ನಮ್ ಕಾಕಾರ ಇಬ್ಬರ ಹೊಲಾ ಐತ್ರೀ ಅವರ್ದ ಅವ್ರ ಏನ ಮಾಡ್ತಾರಂದ್ರ ಕಾಯಿಪಲ್ಲೆ ಬೆಳಿತಾರ but ಅದಕ್ಕ ಏನು ಹೊರಗಿನ ಗೊಬ್ಬರಾ ಹಾಕಲ್ಲರಿ ಮನ್ಯಾಗ ಇರೋದ ದನದ್ ಶೆಗನಿ ಉಚ್ಚಿ ಎಲ್ಲಾ ಕೂಡಿ ಇಟ್ ಕೂಡಿ ಇಟ್ ದಿನಾ ಹೊಲಕ್ಕ ಓದ ಕಾಸ ಅದಕ್ಕ ಹಾಕಿ ಕಷ್ಟ ಬಾಳ ಕಷ್ಟಾ ಪಡತಾರಿ ಅದಕ್ಕ. But ಅವ್ರಿಗನು ಬಾಳ ಕಷ್ಟಾ ಪಟ್ರು ಒಳ್ಳೆ ಆಹಾರ ತಿಂತಿವಿ ಅಲಾ ಅನ್ನೋದ್ ಒಂದ್ ಖುಷಿ ಐತಿ ಅಷ್ಟೆ. ಅದ ಚೊಲೋರಿ ಆರೋಗ್ಯಕ್ಕ ಮುಂದ ರೋಗಾ ಅದು ಬರೋದಿಲ್ಲಾರಿ ಅಂತಾ ಊಟಾ ಮಾಡಿದ್ರ ಜವಾರಿ ಇದ ಏನ ಈಗಿನ ತರಕಾರಿಗೆಲ್ಲಾ ಎಣ್ಣೆ ಹೊಡದ್ ಬಿಟ್ಟಿರ್ತಾರ ಅವ್ರ ಗಟ್ಟಿ ಮುಟ್ಟಾಗಿ ಇರ್ತಾರ ರಿ ಈಗೀನಾವ್ರ ರಾಸಾಯನಿಕ ತಿಂದವ್ರು. ಯಾವಾಗ ನಾಲ್ವತ್ತ್ ಮೂವತ್ತ್ ನಾಲ್ವತ್ತ್ ವಯಸ್ಸ್ ವಯಸ್ಸ್ ಹೋದವ್ರಗತೆ ಅಗಿಬಿಡತೇವ್ರಿ ಈಗ ಎಲ್ಲಾ ಏನ್ರೀ ರಾಸಾಯನಿಕ ತಿಂದ್ ಎಲ್ಲಾರ್ದು ಬಿಳಿ ಕೂದ್ಲ್ ಆಗಾಕತ್ತಾವು. ಇವೆಲ್ಲಾ ವಿಟಮಿನ್ ಕೊರತೆನ್ ಈಗ್ ಬರೋದು ತರಕಾರಿಯಿಂದನರಿ ಎಲ್ಲಾ ತರಕಾರಿ ತಿನ್ಸಿದ್ರನು ವಿಟಮಿನ್ ಕೊರತೆಯನ ಬರ್ತೆತಿ ಎಲ್ಲಾ ಮಕ್ಳಿಗುನು . ಹಂಗ್ ಆಗೇತ್ರಿ ಈಗ ಎಲ್ಲಾ ಚೊಲೋ ಜೈವಿಕದ್ದ ತಿನ್ಬೇಕ್ರಿ ಆದ್ರ ಹುಡುಕೋದ್ ಕಷ್ಟ ಆಗೇತ್ರಿ ಈಗ ಎಲ್ಲಾ .

ದೀಪಾ ನೀನು ಮಳೆಗಾಲದ ಬಗ್ಗೆ ಪ್ರಬಂಧ ಬರೆಯಲುಂಟು ನನಗೆ ಸಹಾಯ ಮಾಡು ಅಂತ ಹೇಳಿದ್ದಿ, ಅಲ್ಲಾ? ನಾನು ನಿನಗೆ ಅದರ ಬಗ್ಗೆ ಸ್ವಲ್ಪ ಸಹಾಯ ಮಾಡಲು ಇಚ್ಚಿಸುತ್ತೇನೆ. ನೀನು ಬರೆದುಕೋ ಸರಿಯಾಗಿ ಕೇಳು ನಾನು ಹೇಳುವುದನ್ನು. ಮಳೆಗಾಲ ಅಂದ್ರೆ ದೇವರು.

ಕೊಟ್ಟ ನಮಗೆ ದೊಡ್ಡ ಕೊಡುಗೆ ಹ್ಮ್. ಮಳೆಗಾಲ ಹಿತಕರ ಕಾಲವಾಗಿರುತ್ತದೆ. ಕೇಳ್ತಾ ದೀಪ? ಮತ್ತೆ ಇದನ್ನು monsoon season ಅಂತಾನೂ ಕರಿತಾರೆ. ಮಳೆಗಾಲದಲ್ಲಿ ಮಳೆಗಾಲವೂ June ನಿಂದ September ನವರೆಗೆ ಇರುತದೆ.

ಈ ಕಾಲದಲ್ಲಿ ಛತ್ರಿ ಹಾಗೂ rain coat ಬಳಸುತ್ತಾರೆ. ಬರ್ದುಕೊಂಡಿಯಾ? ಹ್ಮ್ ಈಗ ನಾನು ಮಳೆಗಾಲ ಎಲ್ಲರಿಗೂ ಬೇಸಿಗೆಯಿಂದ ಪರಿಹಾರವನ್ನು ನೀಡುತ್ತದೆ. ಬೇಸಿಗೆ ಅಂದ್ರೆ ಸೆಕೆ ಸೆಕೆ ಸೆಕೆ ಇರ್ತದಲ್ಲ. ಮಳೆ ಬರ್ವಾಗ ತಂಪು ತಂಪು ಆಗ್ತದೆ. ಈ ರೀತಿಯಿಂದ ಮಳೆಗಾಲ ಮಳೆಯಲ್ಲಿ ಕೊಳಗಳಲ್ಲಿ, ನದಿಗಳಲ್ಲಿ ಮತ್ತೆ ಆಣೆಕಟ್ಟುಗಳಲ್ಲಿ ಸಾಕಷ್ಟು ನೀರು ತುಂಬಿರುತ್ತದೆ. ಹ್ಮ್ ಮತ್ತೆ ಈ ನೀರು ರೈತನ ಮಿತ್ರವಾಗಿರುತ್ತದೆ. ಮಳೆಗಾಲದಲ್ಲಿ ಮಳೆಗಾಲ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತವೆ. ಬರೆದುಕೊಂಡೆಯಾ ದೀಪಾ ಕೇಳಿಸಿಕೊಂತ ಕೊಂತ~ ಇದೆಯಲ್ಲ? ಮತ್ತೆ ವಿವಿಧ ಹೂ ಗಿಡಗಳು ಈ ಕಾಲದಲ್ಲಿ ಕಾಣ ಸಿಗುತ್ತದೆ ಪ್ರಕೃತಿಯಲ್ಲಿ. ಎಲ್ಲಾ ತರದ ಗಿಡಗಳು ಮಳೆಗಾಲದಲ್ಲಿ ಬೆಳೆಯುದು ಭೂಮಿಯಲ್ಲಿ. ಹ್ಮ್ ಈ ಕಾಲವನ್ನು ಪರಿಸರ ಈ ಈ ಕಾಲ ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸುತ್ತದೆ, ಮಳೆ ಬಂದು ಬಂದು ಬಂದು ಬಂದು.

ನಮ್ಮ ಪರಿಸರ ಎಲ್ಲಾ ಸ್ವಚ್ಛವಾಗಿ ಇಡುತ್ತದೆ. ಇದು ನಮ್ಮ ಪರಿಸರಕ್ಕೆ ಹೆಚ್ಚಿನ ಸೌಂದರ್ಯವನ್ನು ನೀಡುತ್ತದೆ, ಎಲ್ಲಿ ನೋಡಿದ್ರು ಹಸಿರು ಹಸಿರು ಗಿಡ ಮರಗಳಲೆಲ್ಲಾ ಹೂ ಬಿಡುದು. ಮತ್ತೆ ದೊಡ್ಡ ದೊಡ್ಡ ಮರಗಳೆಲ್ಲಾ. ಅದ್ರಲ್ಲಿ ಗಾಳಿಯೆಲ್ಲಾ ಬರುದು ತುಂಬಾ ನೋಡ್ಲಿಕ್ಕೆ ಖುಷಿ ಆಗ್ತದೆ ಮನಸ್ಸಿಗೆ. ಹ್ಮ್ ಮಳೆಗಾಲದಲ್ಲಿ ಆಕಾಶದಲ್ಲಿ ಗುಡುಗು ಅಬ್ಬ ಗುಡುಗು ಬಂದ್ರೆ ಹೆದ್ರಿಕೆ ಆಗ್ತದೆ ಸ್ವಲ್ಪ. ಹ್ಮ್ ಮತ್ತೆ ಕಪ್ಪು ಮೋಡಗಳನ್ನು ನಾವು ಕಾಣಬಹುದು.

ಮಳೆಗಾಲದಲ್ಲಿ ಕೊಲಂ~ ಕೆಲವೊಮ್ಮೆ ಕಾಮನ ಬಿಲ್ಲು ಕಣ್ತದೆ ಕಾಮನ ಬಿಲ್ಲು ಅಂದ್ರೆ ಏಳು colour ಇನ ಕಾಮನ ಬಿಲ್ಲು. ನೋಡಿದ್ದೀರಾ ಚಿಕ್ಕದಿರುವಾಗ ನೀವು? ಬಾನಂಗಳದಲ್ಲಿ ಕಾಮನ ಬಿಲ್ಲು ಕಾಣುದು ಅದನ್ನು ನೋಡಿ ನಾವು ಖುಷಿಪಡುತ್ತೇವೆ.

ಮಳೆಗಾಲವು ಮಕ್ಕಳು ಮತ್ತು ಪ್ರಾಣಿಗಳು ಮತ್ತು ಪ್ರಕೃತಿಗೆ ನೆಚ್ಚಿನ ಕಾಲವಾಗಿದೆ. ಮತ್ತೆ ಮಕ್ಕಳೆಲ್ಲ ಮಳೆಗಾಲದಲ್ಲಿ ಹೊರಗೆ ಹೋಗಿ ನೆನೆಯುದು ಉಂಟು. ನೆನೆದು ಮತ್ತೆ ಶೀತ ಎಲ್ಲ ಶುರು ಆಗ್ತದೆ ಅವ್ರಿಗೆ.

ಮತ್ತೆ doctor ಅಲ್ಲಿ ಹೋಗಿ ಮದ್ದು ತರ್ಬೇಕು ಪುನಃ. ಆದ್ರೂ ಖುಷಿಯಲ್ಲಿ ನೆನಿತಾರೆ ಮಕ್ಳು. ಗೊತ್ತಾಯ್ತಾ ದೀಪಾ? ಮಳೆ ಅಂದ್ರೇನೇ ಒಂದು ಖುಷಿ, ಮತ್ತೆ ಬಾವಿ ಕಟ್ಟೆಯೆಲ್ಲಾ ತುಂಬಿರುತ್ತದೆ ಆ ಮಳೆಯಿಂದ. ಬಂದ ನೀರು ನಮ್ಗೆ ಇಡಿ ವರ್ಷಕ್ಕೆ ಆ ಮಳೆಗಾಲದಿಂದ ಬಂದ , ನೀರನ್ನು ನಾವು ಉಪಯೋಗಿಸಿಕೊಳ್ಳಬೇಕಾಗ್ತದೆ. ಕೆಲವರೆಲ್ಲ ಗುಂಡಿಯೆಲ್ಲ ತೋಡಿ ಅದ್ರಲ್ಲಿ stock ಮಾಡಿ ಇಡ್ತಾರೆ ನೀರನ್ನು ಮಳೆಗಾಲದ ನೀರನ್ನು. ಮಳೆಗಾಲದಲ್ಲಿ ನಾವು ಚಿಕ್ಕದಿರುವಾಗ ಶಾಲೆಗೆಲ್ಲ ಹೋಗ್ತಿದ್ದೆವು. ಮಳೆಗಾಲದಲ್ಲಿ ನೆಂದುಕೊಂಡು ನಾವು ಹಾಕಿದ uniform ಎಲ್ಲಾ ಚಂಡಿ ಆಗ್ತಿತ್ತು , ಆದ್ರು ಮಳೆ ಅಂದ್ರೆ ಮಳೆಗಾಲ ಅಂದ್ರೆ ತುಂಬಾ ಖುಷಿ. ಎಲ್ಲರಿಗೂ ಖುಷಿ ಮಳೆಗಾಲ ಅಂದ್ರೆ ಸಣ್ಣ ಮಕ್ಕಳಿಗೆ ಅಂತ ಅಲ್ಲ ಹಿರಿಯರಿಗೆಸ ನೀರು ಬೇಕೇ ಬೇಕಲ್ಲ ಜೀವನ ಮಾಡಲಿಕ್ಕೆ.

ಮತ್ತೆ ತಂಪಾದ ಗಾಳಿ ಎಲ್ಲಾ ಬೀಸ್ತಾ ಇರ್ತದೆ ಮಳೆಗಾಲದಲ್ಲಿ. ಮಳೆಗಾಲ ಅಂದ್ರೆ ಎಲ್ಲರಿಗೂ ಮನೆಯಲ್ಲಿ ಕೂತು ಮಳೆ ಬರ್ವಾಗ ಜೋರ್ ಮಳೆ ಬರ್ವಾಗ ಆ ಈ ಕರೀದ ಎಣ್ಣೆಯಲ್ಲಿ ಕರೀದ. ತಿಂಡಿಯನ್ನೆಲ್ಲ ಮಾಡಿಕೊಡ್ತಾರೆ ತಾಯಿ ತಂದೆಯರು ನಮ್ಗೆ ಮನೆಯಲ್ಲಿ ಅದನ್ನು ತಿನ್ನುದೇ ಒಂದು ಖುಷಿ ಮಳೆಗಾಲದಲ್ಲಿ ಕೂತು. ಒಳಗೆ ಮನೆ ಒಳಗೆ ಕೂತು ಕರಿದ ತಿಂಡಿಗಳನ್ನು ತಿನ್ನುದು ಅಂದ್ರೆ ಮತ್ತೆ ಎಂಥ ಮಳೆಗಾಲ ಅಂದ್ರೆ ಜೋರ್ ಮಳೆ ಬಂದ್ರೆ ಅದ್ರಲ್ಲಿ. Danger ಸಾ ಉಂಟು ಹದವಾಗಿ ಬಂದು ಹೋದ್ರೆ ಮಳೆಗಾಲ ಅಂದ್ರೆ ತುಂಬಾ ಖುಷಿಯಾಗಿ ಇರುತ್ತದೆ ಮಳೆ ಅಂದ್ರೆ. ಗೊತ್ತಾಯ್ತಾ ದೀಪ? ಹ್ಮ್ ಇಷ್ಟು ಸಾಕಾ ದೀಪಾ ಪ್ರಬಂಧ ಬರೆಯಲಿಕ್ಕೆ ನಿಂಗೆ ನಾನು ಹೇಳಿದ ಎರಡು ಮಾತು ಮಳೆಗಾಲದ ಬಗ್ಗೆ?

ನಾ~ ನಾನ್ ಚೆನ್ನಾಗಿದ್ದೇನೆ ರೋಹನ್, ನೀವ್ ಹೇಗಿದ್ದೀರ. ಹ ಹಾ ನಾನ್ಸ ಚೆನ್ನಾಗಿದ್ದೇನೆ, ಚಾ ಎಲ್ಲ ಕುಡ್ದಾಯಿತಾ? ಹೌದೌದು ಚಾ ಎಲ್ಲ ಕುಡ್ದಾಯಿತು, ನಿಮ್ದ್. ಈಗ ಊಟ, ಹಾ ಹೌದು ಆ ನಮ್ದುಸಾ ಆಯ್ತು ಈಗ ಊಟದ ಸಮಯಸಾ ಆಯ್ತ್ ಅಲ್ಲ. ಹೌದೌದು ಈಗ ನಿನ್ಗೆ ಆಹಾ~ ಆಹಾರದಲ್ಲಿ ಯಾವದೆಲ್ಲ ನಿಮ್ಗೆ ಇಷ್ಟ ಆಗ್ತದೆ ಅಂದ್ರೆ ನೀವೇನು ಸಸ್ಯಾಹಾರಿಯಾ ಮಾಂಸಾಹಾರಿಯಾ?

ನಾನು ಮಿಶ್ರಾಹಾರಿ ಎರಡುಸ ತಿಂತೇನೆ. ಹೊ ಎರಡುಸ ತಿಂತಿರಾ okay ಜಾಸ್ತಿ ಅಂದ್ರೆ ಯಾವ್ದು ಇಷ್ಟ ಆಗ್ತದೆ?

ಆ ಜಾಸ್ತಿ ನಮ್ಮ ಇಲ್ಲಿ ಮಾಂಸಾಹಾರಿ, ಮಾಂಸಾಹಾರ ಮಾಡೋದು. ಹೌದಾ ಹಾ ಹಾ ಹಾ ಹಾಗೆ. ಹಾ ನಮ್ಮ ಕಡೆನುಸಾ ಹಾಗೆ ಎರಡು ತಿಂತೇವೆ ಸ~ ಸಸ್ಯಾಹಾರಿನೂ ಹೌದು ಮಾಂಸಾಹಾರಿನೂ ಹೌದು, ಎರಡು ತಿಂತೇವೆ ಜಾಸ್ತಿ ಅಂದ್ರೆ ನಮ್ ಕಡೆ ಇಲ್ಲಿ ಮೀನ್ ಎಲ್ಲ ಜಾಸ್ತಿ ಬರ್ತ್ತದೆ, ಅದ್ರಿಂದ ಜಾಸ್ತಿ ಮೀನು ತಿನ್ನೋದು ಹೌದು.